ಇದು ಒಂದು ಹೇರ್ ಕಟ್ಟಿಂಗ್ ಶಾಪ್ ಅಂತ ಹೇಳಬಹುದು ಇಲ್ಲಿ ಒಬ್ಬ ವ್ಯಕ್ತಿ ಕುಳಿತುಕೊಂಡಿದ್ದಾನೆ ಅದು ಅಲ್ಲದೆ ಇಲ್ಲಿ ಬೇರೆ ವ್ಯಕ್ತಿ ಅವನ ಕೂದಲನ್ನು ತೆಗೆಯುತ್ತಿದ್ದಾನೆ ಅಂತ ಹೇಳಬಹುದು.

ಇದು ಒಂದು ಬುಕ್ಕಿನ ದೊಡ್ಡದಾದಂತ ಲೈಬ್ರರಿ ಅಂತ ಹೇಳಬಹುದು ಇಲ್ಲಿ ತುಂಬಾನೇ ಜನರು ಕುಲತಿದ್ದಾರೆ ಅದು ಅಲ್ಲದೆ ಆ ಜನರಿಗೆ ಏನೋ ಒಂದು ಉಪದೇಶವನ್ನು ನೀಡುತ್ತಿದ್ದಾರೆ ಅಂತ ಹೇಳಬಹುದು.

ಇಲ್ಲಿ ಎಲ್ಲಾ ಸಣ್ಣ ಮಕಳ್ಳು ಸೇರಿ ಡಾನ್ಸ್ ಅನ್ನು ಮಾಡುತಿದಾರೆ ಅಂತ ಹೇಲಬಹುದು. ಅದೂ ಅಲ್ಲದೆ ಇಲ್ಲಿ ಎಲ್ಲಾ ಚಿಕಮಕಳು ಒಂದೆ ತರಹದ--

ಮತ್ತೆ ಇಲ್ಲಿ ಜನರು ಕೂಡ ನಿಂತಿದ್ದಾರೆ ವಿವಿಧ ಒಂದು ಮಾಲೆಯನ್ನು ಕುಡ ಹಾಕಿದ್ದಾರೆ ಮತ್ತೆ ತುಂಬಾ ಚೆನ್ನಾಗಿ ಗಿಫ್ಟ್ಗಳನ್ನು ಕುಡ ಇಟ್ಟಿದ್ದಾರೆ .

ಡಾಕ್ಟರ್ ಬಿ.ಆರ್ ಅಂಬೇಡ್ಕರ್ ರವರ ಒಂದು ಒಂದು ಪೋಸ್ಟರ್ ಹಾಕಿದ್ದಾರೆ ಮತ್ತು ಲೈಟ್ ಕೂಡ ಆನ್ ಆಗಿದೆ ಕುರ್ಚಿಗಳು ಕೂಡ ಇಟ್ಟಿದ್ದಾರೆ.

ಇಲ್ಲಿ ಒಂದು ಎ.ಟಿ.ಮ್ ಇದೆ ಅಂತ ಹೇಳ್ಬೋದು ಆ ಅದ್ರ ಬಾಗಲ ಮುಚ್ಚಿದೆ ಅದು ಅಲ್ಲದೆ ಇಲ್ಲಿ ಇಬ್ಬರು ಜನರು ಬರುತ್ತಿರುವುದು ಕೂಡ ಕಾಣಸ್ತ ಇದೆ ಎ.ಟಿ.ಮ್ ನ ಒಂದು ಮೇಲೆ ಒಂದು ದೊಡ್ದುದಾಂತಹ ಯಾವಾದದಾರು ಒಂದು ಶಾಪ್ ಇದೆ ಅಂತ ಹೇಳಬಹುದು.